ಇದು ರಸ್ತೆ ಪಕ್ಕದಲ್ಲಿರುವ ಹಲವಾರು ಅಂಗಡಿಗಳನ್ನು ನೋಡಲು ಕಾಣಬಹುದು.

ಹಲವು ಬೈಕ್ ಗಳನ್ನು ಪಾರ್ಕ್ ಮಾಡಿದ್ದಾರೆ.

ಇಲ್ಲಿ ಒಂದು ಬೋರ್ಡ್ ನೋಡಲು ಕಾಣಬಹುದು.

ಉನಿಟ್ ವಿತ್ ಎ ಡಿಫ್ರೆನ್ಸ್ ಎಂದು ಬರೆದಿದ್ದಾರೆ.

ಇದರಲ್ಲಿ ಇಬ್ಬರು ಮಹಿಳೆಯರು ಮತ್ತು ಮೂವರು ಪುರುಷರು ಇದ್ದಾರೆ.

ಈ ಮೂರ್ನಾಲ್ಕು ಅಂಗಡಿಗಳು ನೋಡಲು ಕಾಣಬಹುದು.

ರಸ್ತೆಯ ಪಕ್ಕದಲ್ಲಿ ಬೈಕ್ ಗಳನ್ನು ಪಾರ್ಕ್ ಮಾಡಿದ್ದಾರೆ.

ಬಿಸಿಲಿನಿಂದ ತಪ್ಪಿಸಿಕೊಳ್ಳುವ ಒಂದು ಸಾಧ್ಯತೆ ಜಾಸ್ತಿ ಇದೆ.

ಟ್ಯೂಬ್ ಲೈಟ್ ಗಳನ್ನು ನೇತು ಹಾಕಿದ್ದಾರೆ.

ಈ ಹಲವಾರು ಟಾಯ್ಲೆಟ್ ಗಳನ್ನು ಮತ್ತು ಸಿಂಕ್ ಗಳನ್ನು ಇರಿಸಿದ್ದಾರೆ.

ಇವು ಕೆಲವು ಡ್ರೈಫ್ರೂಟ್ಸ್ ಗಳು ಆಗಿವೆ.

ಇಲ್ಲಿ ಒಂದು ದೊಡ್ಡದಾದ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡುತ್ತಿದ್ದಾರೆ.

ಇದರ ಪಕ್ಕದಲ್ಲಿ ಕಲ್ಲು ಮತ್ತು ಇಟ್ಟಂಗಿಗಳು ಇ--

ಇಲ್ಲಿ ಎರಡು ಕಪ್ಪು ಚೇರುಗಳನ್ನು ನಾವು ನೋಡಲು ಕಾಣಬಹುದು.

ಆದ್ಯಾತ್ಮಿಕದಲ್ಲಿ ಮುಳುಗಿರುವ ಎಲ್ಲರೂ ಇಲ್ಲಿ ಕುಳಿತುಕೊಂಡಿದ್ದಾರೆ.

ಇಲ್ಲಿ ಒಂದು ಕಾರನ್ನು ಅಂಗಡಿಯ ಮುಂದೆ ನಿಲ್ಲಿಸಿದ್ದಾರೆ.

ಈ ರಸ್ತೆಯಲ್ಲಿ ಕಪ್ಪು ಮತ್ತು ಬಿಳಿ ಬಣ್ಣದ ಡಿವೈಡರ್ ಅನ್ನು ಹಾಕಿದ್ದಾರೆ.

ಇಲ್ಲಿ ಮೇಲಕ್ಕೆ ಏರಲು ಮೆಟ್ಟಿಲುಗಳು ಮಾಡಿದ್ದಾರೆ.

ಇದು ಕೊಪ್ಪಳದ ಬಸ್ ಸ್ಟಾಂಡ್ ಆಗಿದೆ.

ಅದರ ಮುಂದೆ ಕೆಂಪು ಬಣ್ಣದ ಚೇರನ್ನು ಹಾಕಿದ್ದಾರೆ.

ಇಲ್ಲಿ ಅಪಾರ ಪ್ರಮಾಣದ ಹೂಗಳನ್ನು ಇರಿಸಿದ್ದಾರೆ.

ಇಲ್ಲಿ ಹಲವಾರು ಕಿಟಕಿಗಳನ್ನು ನೋಡಲು ಕಾಣಬಹುದು.

ಇದು ಒಂದು ಸ್ವಿಮ್ಮಿಂಗ್ ಪೂಲ್ ಆಗಿದೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ನ ಒಳಗಡೆನೆ ಛತ್ರಿಗಳನ್ನು ಇರಿಸಿದ್ದಾರೆ.

ಅದರ ಮೇಲ್ಭಾಗದಲ್ಲಿ ಕೆಲವು ಮೇಲೆ ಜಂಪ್ ಮಾಡುವ ವಸ್ತುಗಳನ್ನು ಇರಿಸಿದ್ದಾರೆ.

ಇಲ್ಲಿ ಹಲವಾರು ಫ್ಯಾನ್ ಗಳನ್ನು ಹಾಕಲಾಗಿದೆ.

ಇಲ್ಲಿ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ ಈತನೂ ಹಳೆಯ ಹಡಗಿನ ಮೇಲೆ ನಿಂತಿದ್ದಾನೆ.

ಇಲ್ಲಿ ಉತ್ತಮವಾದ ರೀತಿಯಲ್ಲಿ ಚೇರುಗಳನ್ನು ಹೊಂದಿಸಿದ್ದಾರೆ.

ಸ್ವಿಚ್ ಬೋರ್ಡ್ ಕಾಣಿಸುತ್ತಿದೆ ಮತ್ತು ಒಂದು ಫ್ಯೂಸ್ ಇದೆ.

ಈ ಹೋಟೆಲ್ ನಾ ಮೇಲೆ ಹಲವಾರು ಪೋಸ್ಟರ್ ಗಳನ್ನು ಹಂಚಿಸಿದ್ದಾರೆ.

ಅದ್ರಲ್ಲಿ ಹಿಡ್ಲಿ ದೋಸೆ ವಡಾ ಸಾಂಬಾರ್ ಜ್ಯುಸ್ ಗಳನ್ನು ನೋಡಲು ಕಾಣಬಹುದು.

ಇಲ್ಲಿ ಕೆಲವು ಕಾಪಿಯ ಮತ್ತು ಡ್ರೈ ಫ್ರುಟ್ಸ್ ಗಳು ಸಿಗುತ್ತವೆ.

ಹಲವಾರು ಫೋಟೋಗ್ರಾಫರ್ಸ್ ಗಳು ಫೋಟೋ ವನ್ನು ತೆಗೆಯುತ್ತಿದ್ದಾರೆ.

ಇದು ಒಂದು ಮ ಆಕಳು ಕರುವಿನ--

ಗದ್ದೆಯಲ್ಲಿ ಒಡೆಯುವ ಒಂದು ಗಾಲಿಯನ್ನು ಕಬ್ಬಿಣದ ಗಾಲಿ ಹಾಕಿದ್ದಾರೆ.

ಇದು ಮನೆಯ ಮೇಲೆ ಮಾಡಿಕೊಂಡಿರುವ ಒಂದು ಹೋಟೆಲ್ ರೀತಿ ಆಗಿದೆ.

ಇದರ ಪಕ್ಕದಲ್ಲಿ ಇದಕ್ಕಿಂತ ಎತ್ತರವಾದ ಬಿಲ್ಡಿಂಗ್ ಗಳು ಇದರ ಹಿಂದೆನು ಸಹ ನೋಡಲು ಕಾಣಬಹುದು.

ಇಲ್ ಪಕ್ಕದಲ್ಲಿ ಕೆಲವು ಮೆಡಿಸನ್ ಗಳನ್ನು ಇರಿಸಿದ್ದಾರೆ.